ಅದರಲ್ಲಿ ಸ್ವಲ್ಪ ಜನ ಒಳಗಡೆ ಇದ್ದಾರೆ ಇನ್ನು ಒಂದ್ ಸ್ವಲ್ಪ ಜನ ಒಳಗಡೆ ಹೋಗ್ತಾ ಇದ್ದಾರೆ.

ಇಲ್ಲಿ ಕಾರ್ಮಿಕರು ಮೊಲ್ಡ್ ಆಕೋದಕ್ಕೆ ತಯಾರಿ ಮಾಡ್ಕೊಂತ ಇದಾರೆ.

ಮತ್ತೆ ಮಾಲೆ ಹಾಕೋಕೆ ಯೂಸೆ ಯೂಸ್ ಮಾಡೋವಂತ ಬಟ್ಟೆಗಳಿದಾವೆ.

ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ಅಲ್ಲಿ ಕಾಫಿ ಶಾಪನ್ನ ಇಟ್ಟಿದ್ದಾರೆ.

ಇದು ಒಂದು ದೊಡ್ಡ ಬಜಾರ್ ಅಂಗಡಿ ಅನ್ಸುತ್ತೆ.

ಮತ್ತೆ ಕ್ರಿಕೆಟ್ ಸರ್ಕಲ್ ಅಂತ ಬೋರ್ಡ್ ಗಳಕಿದ್ದಾರೆ.

ಮತ್ತೆ ಬೈಕ್ನ ಎರಡು ಟೈರ್ಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ ಇಲ್ಲಿ ಶೋ ಗಿಡಗಳು ಕಾಣಿಸ್ತಾ ಇದಾವೆ.

ಇಲ್ಲಿ ಹಲವಾರು ಬೈಕ್ ಗಳು ಕಾಣಿಸ್ತಾ ಇದ್ದಾವೆ ಒಂದು ಸ್ಕೂಟಿ ನು ಕಾಣಿಸ್ತಾ ಇದೆ ಮತ್ತೆ ಐದು ಜನ ವ್ಯಕ್ತಿಗಳು ಅಲ್ಲಿ ಕೂತಿದ್ದಾರೆ ಇಬ್ರ ವ್ಯಕ್ತಿಗಳ ಕೈಯಲ್ಲಿ ವ ಗಡಿಯಾರ ಇದೆ.

ಮತ್ತೆ ಇಲ್ಲಿ ಒಂದು ವಿಗ್ರಹನು ಬೇರೆ ನಿಲ್ಸಿದರೆ.

ಮತ್ತೆ ಎಲ್ಲರೂನೂನು ಸ್ವಲ್ಪ ಜನ ಜನರು ಕೂತಿದ್ದಾರೆ ಸ್ವಲ್ಪ ಜನರು ಓಡಾಡುತ್ತಿದ್ದಾರೆ ಮತ್ತೆ--

ಮತ್ತೆ ಮೇಲೆ ಸೂಪರ್ ಮಾರ್ಕೆಟ್ ಗೆ ಅಡ್ವಟೈಸ್ಮೆಂಟ್ ಗೋಸ್ಕರ ಒಂದು ಬೋರ್ಡ್ ಹಾಕಿದರೆ.

ಲೆಫ್ಟ್ ಹ್ಯಾಂಡ್ ಗೆ ಪಿಂಕ್ ಕಲರ್ ಪೇಂಟ್ ಹೊಡೆದಿ ಪೇಂಟ ತರ ಕಾಣ್ತಾ ಇದೆ.

ಮತ್ತೆ ಇಲ್ಲಿ ಆಯಿಲ್ ಸರ್ವಿಸ್ ಮಾಡೊ ಅಂತ ಒಂದ್ ಯಲ್ಲೋ ಕಲರ್ ಮಿಷೀನ್ ಇದೆ.

ಈ ದೇವಸ್ಥಾನಕ್ಕೆ ತುಂಬ ಜನ ಬಂದಿದ್ದಾರೆ ಒಬ್ರು ರೆಡ್ ಕಲರ್ ಟೀ ಶರ್ಟ್ ಹಾಕಿದರೆ ಗ್ರೀನ್ ಕಲರ್ ಟೀ ಶರ್ಟ್ ಹಾಕಿದ್ದಾರೆ ವೈಟ್ ಕಲರ್ಸ್ ನಲ್ಲಿ ಹಾಕಿದ್ದಾರೆ.

ಮತ್ತೆ ಮಾ ಅದ್ರ ಮುಂದೆ ಒಂದು ದೊಡ್ಡದೊಂದ ಮರಾ ಇದೆ.

ಇದು ಒಂದು ಗಾರ್ಡನ್ ಪ್ಲೇಸ್ ತರ ಕಾಣಿಸ್ತಾ ಇದೆ.

ಮತ್ತೆ ಒ ಇಬ್ಬ ವ್ಯಕ್ತಿ ಬ್ಲೂ ಕಲರ್ ಶರ್ಟ್ ಹಾಕೊಂಡ್ ಬರ್ತಾ ಇದ್ದಾರೆ.

ಎಲ್ಲಾರು ಚೆನ್ನಾಗಿ ತುಂಬಾ ಚೆನ್ನಾಗಿ ಚಿತ್ರ ಬಿಡಸ್ತಾಇದಾರೆ ಮತ್ತೆ ಟೀಚರು ಎಲ್ಲಾರ್ನು ಗಮನಿಸ್ತಾಇದಾರೆ.

ಇಲ್ಲಿ ಮುಂದೆ ವಾಲ್ ಪೋಸ್ಟ್ ದೊಡ್ಡದಾಗಿ ಹಾಕಿದ್ದಾರೆ ಮತ್ತೆ ಇಲ್ಲಿ ತುಂಬ ಜನ ಗಂಡಸರು ಫಿಲಂ ನೋಡೋದಿಕ್ಕೆ ಅಂತ ಬಂದಿದ್ದಾರೆ.